ಸರಿ ಹಾಗಿದ್ರೆ ನಾನು ಮತ್ತೆ ಮಾಡ್ಲಾ?

ಹ್ಮ್ ಸಿಗುವ ಇನ್ ಯಾವಾಗಾದ್ರೂ ಆಯ್ತು bye .

ಹಾ ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ಹಾ ನಾವ್ಸ good ಚೆನ್ನಾಗಿದ್ದೆನ್.

ಸಮಾಚಾರ ಏನು ಇಲ್ಲ, ಹೇಳ್ಬೇಕು ನೀವೇ? ಎಂತ ಮಾಡ್ತಿದ್ದೀರಾ, ಆಯ್ತಾ ಊಟ? ಹಾ ಊಟ ಆಯ್ತು, ನಿಮ್ದು?

ಹ್ಮ್ ಮತ್ತೆ ಏನ್ call ಮಾಡಿದ್ದು?

ಹೀಗೆ movie ಬಗ್ಗೆ ಯಾವ್ದಾದ್ರು ನೋಡಿದ್ದೀರಾ, ಅದನ್ನು ನೋಡ್ವ ಅಂತ plan ಮಾಡ್ತಾ ಇದ್ದೆ ಹಾಗೆ ನೆನ್ಪಾಯ್ತು ನೀವ್ free ಇರ್ತೀರಲ್ಲ ಅಂತೇಳಿ ನಿಮ್ಗೆ ಮಾಡಿದ್ದು.

ನಾನು recent ಆಗಿ ನೋಡಿದ್ದು ಕಾಂತಾರ ಮಾತ್ರ.

ನಾನ್ theater ಅಲ್ಲಿ ಒಂದು ಮೂರ್ರಿಂದ ನಾಲ್ಕ್ ಸರ್ತಿ ನೋಡಿದೆ ಕಾಂತಾರ ಆಮೇಲೆ.

Family ಒಟ್ಟಿಗೆ starting matinee show ಹೋಗಿದ್ವಿ.

ಆವಾಗ ಅಷ್ಟು rush ಇರ್ಲಿಲ್ಲ ಆಮೇಲೆ next time booking ಮಾಡ್ಲಿಕ್ಕೆ movie ಸ ಸಿಗ್ಲಿಲ್ಲ ticket ಸ ಸಿಗ್ಲಿಲ್ಲ three four days gap ಗೆ ಸಿಕ್ತಿತ್ತು.

ಹ್ಮ್ ಒಳ್ಳೆ ಮಾಡಿದ್ದಾರಲ್ಲ ಕಾಂತಾರಾ ಮಾತ್ರ?

ಈ~ ಈಗಲೂ ನೋಡಿದ್ರೆ ಸಹ bore ಆಗ್ಲಿಕ್ಕೆ ಇಲ್ಲ ಅದ್ರಲ್ಲಿ.

ಹೌದು ಮತ್ತೆ ಈಗ ನಾ recent ಆಗಿ पठान movie ಬಂತಲ್ಲ ಅದನ್ನು ನೋಡಿದ್ದೇ ಪುನಃ. ಹ್ಮ್ nonHumanHocal ಅದು ಎಂತ ನನ್ಗೆ ಅಷ್ಟು satisfaction ಇಲ್ಲ ಅಂದ್ರೆ full da~ dupe ಅಂದ್ರೆ dupe ಅಂದ್ರೆ ಒಂಥರ reality type ಅಲ್ಲಿ ಇಲ್ಲ.

ಮಾಡಿದ್ದಾರೆ ಮಾರ್ರೆ movie .

Naturality ಇಲ್ಲ ಅದ್ರಲ್ಲಿ.

ಬೇರೆ ತಮಿಳ್ ಗಿಮಿಳ್ ಏನಾದ್ರೂ ನೋಡಿದ್ರಾ movies ? ಇಲ್ಲ ಹೇಳಿ suggest ಮಾಡಿ ನೋಡುವ. ನೋಡ್ಲಿಕ್ಕೆ ಇದು ಅದು ಯಾವ್ದೋ ದರ್ಶನ್ ದು ಯಾವ್ದೋನ್ದೊ ಹೊಸ movie ಬಂತಲ್ಲ ನೋಡಿದ್ರಾ ಕ್ರಾಂತಿ ಯಾವ್ದೋ?

ಹೌದೌದು ಇಲ್ಲ ಅದೇ ಇಲ್ಲ ನಾನ್ ನೋಡ್ಲಿಲ್ಲ ನಾನ್ಸ ಅದ್ದೇ ಹೇಳಿದಲ್ಲ college time ಅಲ್ಲಿ daily ಹೊಗ್ತಿತ್ತು.

ಹೊಸ movie ಬರ್ಲಿಕ್ಕಿಲ್ಲ ಎಲ್ಲಾ movie ಗೆ ಹೋಗ್ತಾ ಇತ್ತು

ಈಗ movies ಬಿಟ್ಟು mobile ನೋಡ್ಲಿಕ್ಕೆಸ ಪುರ್ಸೋತ್ ಆಗಲ್ಲ ಆತರ ಆಗ್ತದೆ. ಹ್ಮ್. ಹಾಗೆ ಎಲ್ಲ ವಿಷ್ಯಾ.

ಬೇರೆ ಯಾವ್ದಾದ್ರು best movie suggestions ಇದ್ರೆ ಹೇಳಿ ನೋಡ್ವ ನಾವು ನೋಡ್ತೇನೆ ನೋಡ್ಲಿಲ್ಲಾದ್ರೆ.

ಅಷ್ಟ್ ನಾನು ಅಷ್ಟೊಂದು movie ನೋಡಲ್ಲ ಕಾಂತರಾ ಒಂದು ನೋಡಿದೆ ಅಷ್ಟೇ.

ಯಾವ್ದ್ language ದ್ ಜಾಸ್ತಿ ನೋಡ್ತಿರಿ English ಕನ್ನಡ, ತುಳು, ತುಳುದ್ ನೋಡಿದ್ರಾ ಯಾವ್ದಾದ್ರು?

ಹಾ ತುಳು ಇಲ್ಲ. ಹಾ ತುಳು movie ಸ ಒಂದೊಂದು ಮಾಡ್ತಾ ಇದ್ದಾರೆ ಈಗೀಗ?

ಹ್ಮ್ ಹೌದಾ ತುಳು last ನೋಡಿದ್ದು ಅಪ್ಪೆ ಟೀಚರ್ .

ಹಾ ಹಾ okay okay ನಾನ್ last time ರಾಜ್ ಸೌಂಡ್ಸ್ ಆಂಡ್ ಲೈಟ್ಸ್ ಎಂತದೋ ಇತ್ತಲ್ಲ ಅದು ನೋಡಿದ್ವಿ.

ಹಾ ಅದು ಒಳ್ಳೆ fun ಅಂದ್ರೆ total fun ಈಗ ಖುಷಿ ಈಗ ಎಂತಾದ್ರು tension ಗಿನ್ಷನ್ ಇದ್ದು movie ನೋಡ್ಬೇಕ್ ಅಂದ್ರೆ ತುಳು movies ನೋಡಿದ್ರೆ best .

ಅದ್ರಲ್ ಒಂದು satisfaction ಇರ್ತದೆ.

ಎಂತಾದ್ರು mood off ಎಲ್ಲಾ ಆಗಿದ್ರೆ ಅದ್ರಲ್ಲೇ best ಆಗ್ತದೆ ಬೋಳಾರ್ ನವ್ರದು ಈಗಸ ಯಾವ್ದೋ ಈಗ ಮೊನ್ನೆ ಯಾವ್ದೋ ಒಂದು. Release ಆಯ್ತು ಎಂತದೊ ಒಂದು ಇತ್ತಪ್ಪ ತುಳುಯಿದು ಬೋಳಾರಿದೆಲ್ಲ.

ನೋಡ್ಲಿಕ್ಕೆ ಮತ್ತೆ ಪುರ್ಸೊತ್ ಆಗ್ಲಿಲ್ಲ.

ಮತ್ತೇ? ಉಂಟಾ ನಿಮ್ಗೆ join ಆಗ್ಲಿಕ್ಕೆ movie ಲೆಲ್ಲಾ?

ಇಲ್ಲ, ನಿಮ್ಗೆ ಉಂಟಾ?

ನಂಗೆ ಅಷ್ಟ್ ಎಂತ್ ಇಲ್ಲ but ನೋಡುದೆ ಒಂದ್ ಇದು.

Okay ಈಗ ನೋಡ್ವ next movie ಮಿನಿ ಏನಾದ್ರು ಆಗುತ್ತಂತ.

Okay okay bye.

ಹೋಳಿ ಹೋಳಿ ಹಬ್ಬ ಇದು ಬಣ್ಣದ ಹಬ್ಬ ಬಾಳ ವಿಶೇಷವಾದ ಹಬ್ಬಾ. ಈ ಹಬ್ಬದಾಗ ಪ್ರತಿಯೊಬ್ಬರ ಬಣ್ಣ ಎರಚಿಗೊಂತ ಅಹ ಅಹ್ ಗುದ್ದಾಡಿಕೊಂತ ಅಹ್ ಒಬ್ಬರಮ್ಯಾಲ ಒಬ್ಬರ ಅಹ್ ಅವ್ರಿಗೆ ಇಷ್ಟಾ ಇಲ್ಲಾಂದ್ರೂ. ಬಣ್ಣ ಉಕ್ಕೊಂತ ಬಾಳ ವಿಶೇಷವಾಗಿ ಹಬ್ಬಾ ಆಚರಸ್ತಾರ ಮತ್ತೆ ಈ ಹಬ್ಬದಾಗ ಅಹ್ ಒಬ್ಬರಿಗಾ ಇಷ್ಟಾ ಇರಲ್ಲಾ ಆಡಾಕ ಆದ್ರೂನು ಅವ್ನ ಎಳಕೊಂಡ ಬಂದ ಅವ್ರಿಗೆ ಅದು ತತ್ತಿ ಒಡದ ಬಣ್ಣ ಉಗ್ಗಿ ಏನ ಬೇಕಾರ ಹಾಕಿ ಅವ್ರ್ನ ವಟ್ಟ ಹೊಲಸ ಎಬಿಸಿ. ಬಣ್ಣದ ಹಬ್ಬಾ ಆಡತಾರ ಮತ್ತೆ ಕಾಮಣ್ಣನ ಅಂತೇಳಿ ಕಾಮಣ್ಣನ ಮಾಡಿರತಾರ ಕಟ್ಟಗಿ ಪಟಗಿ ready ಮಾಡಿ ಅದಿಕ ಹುಲ್ಲ ಪಲ್ಲ ಸುತ್ತಿ ಕಟ್ಟಿ ಹಾಕಿ ಅದನ್ನೆಲ್ಲಾ ಸುಟ್ಟ ಕೇಕೆ ಹೊಡದ ಕುಣಿದಾಡಿ. ಇಡೀ ಊರೆಲ್ಲಾ ಓಡ್ಯಾಡಿ ಗಾಡಿ ಮ್ಯಾಲೆ ಅಥವಾ ಸಣ್ಣ ಸಣ್ಣ ಹುಡುಗುರ ಅದ್ರ ಸೈಕಲ್ ಇಲ್ಲಂದ್ರ ಓಡ್ಯಾಡತೀರ್ತಾವ ಊರ ತುಂಬಾ ಈ ಹಬ್ಬಾನ ಆಚರಸ್ತಾರ ಆಚರಸಿ ಕಾಮಣ್ಣನ ಸುಟ್ಟು ಮತ್ತೆ ಹಳ್ಳಗಳ ಹಳ್ಳಗಳಿಗೆ. ಎಲ್ಲನೇ ಹೋಗಿ ವಟ್ಟ ಜಳಕಾ ಮಾಡತಾರ ಅವತ್ತಿನ ವಿಶೇಷಯೆನಪಾ ಅಂದ್ರ ಮನ್ಯಾಗ ವಿಶೇಷ ಹೆಂಗಂದ್ರ ಮನ್ಯಾಗ ಕೂಡಾ ಹಬ್ಬಗಳನ್ನ ಆಚರಸ್ಥಿರತಾರ ಎಲ್ಲ ಹೆಣ್ಣ ಮಕ್ಕಳು ಕೂಡಾ ಪ್ರತಿಯೊಬ್ಬರೂ ಈ ಹಬ್ಬದಾಗ ಪಾಲಾಗೋಳ್ಳಕ್ಕೆ ಬಾಳ ಇಷ್ಟ ಇರತೇತರಿ. ಯಾಕಂದ್ರ ಬಾಳ colourful ಆಗಿ ಹಬ್ಬಾನ ಆಚರಿಸುದ ಇರತೇತಿ ಎಲ್ಲರಿಗು ಇಷ್ಟವಾದಂತ ಹಬ್ಬಾ ಇದು ಈ ಹಬ್ಬದಾಗ ಇನ್ನೊಂದ ಏನಪಾ ಅಂದ್ರ ಬೇರೆ ಊರವರು ಕೂಡ ಬಂದ್ರು ಕೂಡ ಅವ್ರಿಗಿನು ಅಹ್ ಅವ್ರಯೇನ ಕೆಲಸಕ್ಕ್ ಬಂದಿರ್ತಾರ ಅವ್ರಿಗಿ ಕೂಡ ಬಣ್ಣ ಉಗ್ಗಿ ಕಳಸ್ತಾರ ಜನಾ. ಅವಾಗ ಅವ್ರು ಬೇಜಾರ ಆಗ್ತಾರ ಬಿಡ್ತಾರ ಅನ್ನದ ಏನು ತಲ್ಯಾಗ ಇರುಲ್ಲಾ ಯಾರಿಗೂ ಅವ್ರ ಬಂದ್ರಪಾ ಅಂದ್ರ ಬಣ್ಣ ಉಗ್ಗಿ ಅವ್ರಿಗಿ ಮರ್ಯಾದಿ ತಗದ ಕಳಿಸಿ ಬಿಡ್ತಾರ ಅಹ್ ಮತ್ತೆ ಈ ಹಬ್ಬದಾಗ ಶಾಲಿ ಗಿಲಿ ಎಲ್ಲಾ ರಜಾ ಇರತೇತಿ ಹುಡ್ರಿಗ full ಖುಷಿ ಆಗತೈತಿ. ಹಳ್ಳಿಗ ಹೋದಾಗೆಲ್ಲಾ ಮತ್ತೆ city ನಮ್ಮ ಹಳ್ಳ್ಯಾಗ ಅಂತರು ನಾವು ಅಲ್ಲೇ ನಮ್ಮ ಮನ್ಯಾಗ ಇನ್ನು ಎದ್ದಿರಂಗಿಲ್ಲಾ ಆಗಲೇ ಬಂದ ನಿಂತ ಬಿಟ್ಟಿರ್ತಾವ ಹುಡ್ರು ಏ ಬಾಲೆ ಬಾಲೆ ಅನ್ಕೊಂತ ಬಣ್ಣ ಆಡುನ ಬಾಲೆ ಅಂತ ಕರಿಯಾಕ ready ಮಾಡಿರ್ತಾರ. ಒಂದಿನಾ ಮುಂಚೆನ ಬಣ್ಣ ready ಮಾಡಿರ್ತಿವಿ ಎಲ್ಲಾ night ಒಂದಿಸಾ ಮುಂಚೆ ರಾತ್ರಿಯೆಲ್ಲಾ ready ಮಾಡಿ ಮುಂಜಾನೆ ಆಡಾಕ ready ಆಗಿರ್ತೇವಿ ಮುಂಜಾನೆ ಆರ ಗಂಟಿಗೆ ಬಂದ ಬಿಟ್ಟಿರ್ತಾವ ಹುಡಗೂರ ಮನೀ ಮುಂದ ಕರ್ಕೊಂಡ ಹೋಗಿ ಅಲ್ಲಿ ಇಲ್ಲಿ ಅವ್ರಿಗೆ ಎಬ್ಸಿ ಇವ್ರಿಗೇ ಎಬ್ಸಿ ಅವರಿಗೆ ಉಗ್ಗಿ ಇವ್ರಿಗ್ ಉಗ್ಗಿ. ಅವತ್ತೊಂದ ಎರಡ ಮೂರ ಗಂಟೆ ತನಕ ಆಡಿ ಜಳಕಾ ಮಾಡಕ ಅಂತ ಕೇರಿಗೆ ಅಥವಾ ಕಾಲುವೆಗಳಿಗೆ ಹೋತೀವಿ ಹೋಗಿ ಅಲ್ಲಿ ಜಳಕ ಮಾಡಿ ಈಜಾಡಿ ಎಲ್ಲಾ ತೋಳಕಂಡ ಬರ್ತೀವಿ ಆದರ ಬಾಳ ವಿಶೇಷವಾದ ಹಬ್ಬಾ ಮತ್ತ ಬಾಳ ಇಷ್ಟ ಪಡುವಂತ ಹಬ್ಬ ಇದ ನನಗ ಅಂತೂ ಬಾಳ ಇಷ್ಟ. ಹಲವಾರ ವಿಷಯಗಳಿರ್ತಾವ ಇದ್ರಗ ಹಬ್ಬಯೇನ ಬಾಳ ಹಬ್ಬಗಳು ಬರ್ಥವ ಇದು ವಿಶೇಷವಾದ ಹಬ್ಬ ಯಾಕಂದ್ರ ಇದ ಮತ್ತೆ colourful ಆಗಿ ಒಬ್ಬರ ಮುಖ ಒಬ್ಬರ ಗುರುತಿ~ ಗುರುತಿಡ್ಯಾಕಾಗದಂದ ಮಾಡಿ ಬಿಟ್ಟಿರ್ತಾರ ಎಲ್ಲರೂ. ಇನ್ನ ಮತ್ತ ಉಳಿದಿದ್ದ ಏನ ಹೇಳ್ಬೇಕ ಅಂದ್ರ ಅಹ್ ಕೆಲವು ಹಳ್ಳಿ city ಗಳದಾಗೆಲ್ಲ ಬಿಳಿ ಬಟ್ಟೆ ಹಕೊಂದು ಹಂಗೆಲ್ಲಾ ಮಾಡಿ ಮಾಡ್ತಾರ ಹಳ್ಳಿಗಳಿಗ ಹೋದಾಗ ಏನ ಬಿಳೆ ಬಟ್ಟೆ ಉಪಯೋಗಿಸಲ್ಲ ಹಂಗ ಇದ್ದ ಬಟ್ಟ್ಯಾಗ.

ಇರ್ತಾರ ಅತ್ತ್ ಹುಡುಗುರ ಮಾತ್ರ ಅವು ಬಟ್ಟೆನ್ನ last moment ಅಹ್ ಬಟ್ಟೆನ ವಟ್ಟ ಹರದ ಚಿಂದಿ ಚಿಂದಿ ಮಾಡಿ ಬರೆ ಮೈಮೇಲೆ ಓಡ್ಯಾಡಿ ಹಬ್ಬನ ಆಚರಿಸ್ತಾರ ವಟ್ಟ ಬಟ್ಟೆನ ಅಂತೂ ಬಿಡಂಗಿಲ್ಲಾ T-shirt ಆಗ್ಲಿ ಅಂಗಿ ಆಗ್ಲಿ. ವಟ್ಟ ಹರೀದ ಹಬ್ಬಾ ಆಚರಿಸ್ತಾರ ಈ ತರಾ ಹೋಳಿ ಐತಿ ವಿಶೇಷವಾಗಿ ಐತಿ ಇಷ್ಟ ಇಷ್ಟ ನಾ ಹೋಳಿ ಬಗ್ಗೆ ಹೇಳಬಲ್ಲೆ.

ಆರಾಮ. ನೀನ್ ಆರಾಮ?

Special ಬಾಳೆಹಣ್ಣು, ನಿಮ್ಗೇನು sir ?

ನಾನು mobile ಎತ್ತಿ ನೋಡ್ತಿದ್ದೇನೆ. ನೀವು ಯಾವಾಗ್ಲೂ mobile ಅಲ್ಲಿ ಇರ್ತೀರ ಏನ್ ಕಥೆ? ಯಾವಾಗ ನೋಡಿದ್ರು online ಅಲ್ಲಿ ಇರ್ತೀರ ಎಂತ ಕೆಲಸ ಇಲ್ವಾ?

Timepass ಆಗ್ಲಿಕ್ಕೆ ತುಂಬಾ ಕೆಲಸ ಉಂಟು, ಇಲ್ಲಿ ಮನೆಯಲ್ಲಿ ಕೆಲಸ ಇಲ್ವಾ?

ಮನೆಯಲ್ಲಿ ಎಂತ ಇಲ್ಲ, mobile ಅಲ್ಲೆ. ಅಂದ್ರೆ ಈಗ notes ನೋಡುದು notes ಎಲ್ಲ send ಮಾಡುದು mobile ಅಲ್ಲ ಅದನ್ನೇ ನೋಡಿ ಓದಿದ್ದು

Mobile ನೋಡ್ಬಾರ್ದು ಜಾಸ್ತಿಯಾಗಿ, ನೀವು ಎಂತ mobile ನೋಡುದು ದಿನಾಲೂ? Notes ಎಲ್ಲ ಬೆ ಬೇರೆಯವರು ಕೊಡು book ಅಲ್ಲಿ ಇಲ್ವಾ madam ಹೇಳುದಿಲ್ವ Ma'am notes ಇದು WhatsApp ಅಲ್ಲಿ send ಮಾಡುದು, ಅದನ್ನೆ ನೋಡಿ ಬರೆಯುದು. ಆ madam ಗೆ ಭಾಷೆನೇ ಇಲ್ಲ, madam ಹಾಗೆ ಹೇಳ್ಬಾರ್ದು ಮಕ್ಕಳಿಗೆ. Mobile ನೋಡಿದ್ರೆ ಇದು ಆಗ್ತದೆ, ಕಣ್ಣು ನೋವಾಗ್ತದೆ, ಮತ್ತೆ ತಲೆಯಲ್ಲಿ ಸುತ್ತು ಬೀಳ್ತದೆ, ಮತ್ತೆ ಉಳಿದದ್ರಲ್ಲಿ ಜಾಸ್ತಿ concentrate ಮಾಡ್ಲಿಕ್ಕೆ ಆಗುದಿಲ್ಲ ಅದನೆಲ್ಲ ಅವರು ಹೇಳ್ಬೇಕು.

ಕೇವಲ WhatsApp ಅಲ್ಲಿ ಕಳಿಸಿದ್ರೆ ಹೇಗೆ ಅವರು, ಅವರು notes book ಅಲ್ಲಿ ಕಳಿಸ್ಬೇಕಲ್ಲಾ, ಒಂದು xerox ಮಾಡಿ ಕೊಡ್ಬೇಕಲ್ವಾ Strict ಇರುವಾಗ ಹೇಳ್ತಿದ್ರು mobile ಒತ್ಬೇಡಿ ಒತ್ಬೇಡಿ ಒತ್ಬೇಡಿ ಅಂತ

ಈಗ ಅವರೇ ಹೇಳ್ತಾರೆ mobile ನೋಡಿ notes ಬರೀರಿ ಅವರೇ ಒತ್ತುತ್ತಾರೆ, ಇನ್ನು ನಾವು ಒತ್ತುದ್ರಲ್ಲಿ ಏನಾದ್ರು ಹೆಚ್ಕಡಿಮೆ ಉಂಟಾ ಎಲ್ಲ ಅಲ್ವಾ? ಹಾಗೆಯೆ ಹೌದಲ್ವಾ? ಹೌದು. ಆದ್ರೆ ಮೊದ್ಲು ಹೇಳ್ತಿದ್ರು mobile ಲೆಲ್ಲಾ ಒತ್ಬೇಡಿ ಕಣ್ಣ್ ಹಾಗೆ ಹೀಗೆ ಅಂತೇಲ್ತಿದ್ರು, ಈಗ ಅವರೇ ಹೇಳ್ತಾರೆ mobile ನೋಡಿ ಒತ್ತಿ , notes ಬರೀರಿ mobile ನೋಡಿಕೊಂಡು ಹಾಗೆ ಹೀಗೆ ಹೇಳ್ತಾರೆ. ಅವರೇ ಹೇಳ್ತಾ ಹೋಗ್ತಾರೆ ಇವತ್ಗೂ, ಮತ್ತೆ ನಮ್ಗೆ ಏನಾಗಿದೇಂತ ಹೇಳಿ mobile ಅಲ್ಲೇ ಎಲ್ಲ ಮಾಡ್ಬೇಕು ಅಲ್ವಾ?

So ಮತ್ತೆ ಏನ್ ಮಾಡುದು ನಮ್ಮ ಪರಿಸ್ಥಿತಿ ಕಾಲ ಹಾಗಾಗಿದೆ. ಕಾಲ ಬಂದಾಗ ಕೋಲ ಕಟ್ಬೇಕು ಅಂತ ಹೇಳ್ತೇವಲ್ಲ ಅದೇ ರೀತಿ ಆಗಿದೆ ನಮ್ಮ generation ಅಲ್ವಾ? ಹೌದು. ಈಗ ಎಂತ ಆದ್ರು mobile ಯೆ mobile ಅಲ್ಲ. ಹೌದು ನಿಮ್ಗೆನು problem ಆಯ್ತಾ? mobile ಇಂದ notes ಬರೆಯುವಾಗ ಏನಾದ್ರು problem ಆಯ್ತಾ?

ನೀನ್ ಅಯ್ಯೋ ನಂಗಂತೂ ಕೇಳುದೇ ಬೇಡಪ್ಪ, ನಂಗಂತೂ ಕಣ್ಣು ನೋವು ಯಾವಾಗ್ಲೂ. notes ಬರಿವುದು ಬರಿವುದು ಇಲ್ಲದ್ರೆ ಹೊಡಿಯುದು ಅಷ್ಟೇ.

ಅದೆ. ಈಗ ಎಂತಾದ್ರು topic ಎಲ್ಲ ಎಂತಾದ್ರು interview ಎಲ್ಲ ಕೊಟ್ರೆ mobile ನೋಡಿಕೊಂಡು practice ಮಾಡಿ ಅದನ್ನೆ ಮಾಡುದು. ಮತ್ತೆ ಎಂತ ಮಾಡುದು, ಎಲ್ಲ help ಕೂಡಾ ಆಗ್ತದೆ.

ನನ್ ಅಂತೂ mobile ನೋಡಿ mobile ಕೊಡಿಸಿದ್ದಾರಂತೇಳಿ ಅವನು ಆಟ ಆಡುದುದಂತೆ, ನನ್ನತ್ರ ಹೇಳುದು ಅವನು. ಅವನು ಹೇಳುದು ನೀನ್ notes ಬರೀಬೇಡ, ಸ notes ಬರೆಯುದು ಬೇಡ ನಾವಿಬ್ರು ಆಟ ಆಡುವ mobile ಅಲ್ಲಿ ಅಂತ. ಎಂತ ಹೇಳುದಾ ಅವನಿಗೆ? ಹಾಗೆ, Instagram ಇದ್ರೆ ಆಯ್ತು ಒಮ್ಮೆ ಸ್ವಲ್ಪ ನೋಡಿದ್ರೆ ಹೇಗೆ time pass ಆಗ್ತದಂತಿಲ್ಲ ಅದನ್ನ್ ನೋಡಿ. Instagram ಅಲ್ಲಿ video reels . ಹೋ ನೀವು ಅದ್ರಲ್ಲಿ ಬೇರೆ ಇದ್ದೀರಾ? ಅದು ಮೊನ್ನೆ download ಮಾಡಿದ್ದು ಅಷ್ಟೇ. ಹೋ ಹೋ ಹೌದಾ? ಚೆಂದ ಉಂಟಾ ಅದು app ?

ಹಾ ಉಂಟು ಸಾದಾರಣ time pass ಆಗ್ತದೆ. ನನ್ನತ್ರ ಅಷ್ಟೇನಿಲ್ಲಪ್ಪ apps ಗಳು. ಎಲ್ಲ ಕಣ್ಣಿಗೆ ಪೆಟ್ಟಾದ್ರೆ ಮತ್ತೆ ಹಣ ಹಾಕುದು ಯಾರು? ಹಣ ಹಾಕುದು ಕಷ್ಟ ಪಟ್ಟು, ಯಾರಾಕ್ತಾರೆ ಅದ್ಕೆ ನಾನು ಹೋಗುದೇ ಇಲ್ಲ. ಮತ್ತೆಂತ ಮಾಡುದು mobile ಇಡ್ಕೊಂಡು ಎಲ್ಲ notes ಎಲ್ಲ ಅದ್ರಲ್ಲೇ complete ಮಾಡುದು. Notes ನಾನು ಬರಿಯುದೆ ಇಲ್ಲ, ನನ್ ಪಕ್ಕದವನಿಗೆ ಕೊಟ್ಟು ಬಿಡುದು ಅವರು ಬರಿತಾ ಹೋಗ್ತಾರೆ. ಸಮಸ್ಸೆ ನಮ್ಗೆ ಕಣ್ಣು ನೋವದ್ದು ಸಮಸ್ಸೆ ಬರುದಿಲ್ಲ ಹೆಚ್ಚಾಗಿ ಇವತ್ತು.

ಅದು ಹಾಗೇನೆ ಈಗೆಲ್ಲರತ್ರ ಕನ್ನಡಕ ಉಂಟು ಎಲ್ಲರತ್ರ mobile use ಮಾಡಿದ highest use ಮಾಡಿದ್ದಾರ್ ಅಂತ. ಅಲಾ ಹೌದು ಹೌದು ಹೌದು. ಪ್ರಜ್ವಲ್ ಆಯ್ತು ನಂಗೆ ಸ್ವಲ್ಪ notes ತುಂಬಾ ಉಂಟು ಬರೀಲಿಕ್ಕೆ ಒಂದು ಇಪ್ಪತ್ತು ಮೂವತ್ತು page send ಮಾಡಿದ್ದಾರೆ. ಅದ್ಕೆ ನಿನ್ಗೆ ಮತ್ತೆ call ಮಾಡ್ತೇನೆ. ಹಾ ಆಯ್ತು ಆಯ್ತು ಆಯ್ತು ಸರಿ ನಾನ್ ಆದ್ರೆ ಮತ್ತೆ ಮಾಡ್ತೇನೆ.

ಹ್ಮ್ ನಂದುಸ ಈಗಷ್ಟೇ ಆಯ್ತು ಎಂತ ಇತ್ತು ಊಟಕ್ಕೆ special ?

ಇವತ್ತು ಹೂಕೋಸಿನ ಪಲ್ಯ ಮತ್ತು ಗಂಜಿ ನಿಮಿಗೆ. ನಂಗೆ ನಾನ್ PG ಯಲ್ಲಿ ಊಟ ಮಾಡುದು ಹಾಗಾಗಿ ಅನ್ನ ಸಾರು ಮತ್ತೆ ಅಲ್ಸಂಡೆ ಪಲ್ಯ ಇತ್ತು ಸಾಂಬಾರು ಇತ್ತು mixed vegetable ಸಾಂಬಾರ್.

ಎಂತ ಗಮ್ಮತ್ತ್ taste ಇರುದಿಲ್ವ ಅಡಿಗೆ ಉಂಟು ಇಷ್ಟು ಬಗೆ ತಿನ್ನಿಕ್ಕಾಗ್ಬೇಕಲ್ಲ ನಿಂಗೆ.

ಅವ್ರು ಕಾಟಚಾರಕ್ಕೆ ಮಾಡಿ ಹಾಕ್ತಾರೆ ನಾವ್ಸ ತಿನ್ಬೇಕಲ್ಲ ಅಂತ ಹಸಿವಾಗ್ವಾಗ ಮತ್ತೆ ಹೇಗಿದ್ರೂ ಆಗ್ತದಲ್ಲಾ.